ಈ ಒಂದು ಗೋಡೆಯನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಎ ಜೆ_ಸಿ_ಬಿ ಚಿತ್ರಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಇದೇ ರೀತಿಯಾಗಿ ಇಬ್ಬರ್ ವ್ಯಕ್ತಿಗಳು ನಿಂತಿರುವುದನ್ನು ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಅದೆ ರೀತಿಯಾಗಿ ಹಲವಾರು ತರಹದ ಜಿಲೇಬಿಗಳನ್ನು ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಅದೇ ರೀತಿಯಾಗಿ ಎರಡು ಫೋಟೋ ಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹಾಗೇ ಒಂದು ಸ್ವಿಚ್ ಬೋರ್ಡನ್ನು ನೋಡಬಹುದಾಗಿದೆ.

ಇಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿರುವುದನ್ನು ಸಹ ಈ ಚಿತ್ರದಲ್ಲಿ ಕಾಣಬೋದಾಗಿದೆ.

ಅದೇ ರೀತಿ ಲೈಟ್ಸ್ ಗಳನ್ನ ನೋಡಬಹುದಾಗಿದೆ.

ಗೇಟ್ ಹಾಕಿರೋ ಸಹ ಈ ಚಿತ್ರದಲ್ಲಿ ಕಾಣಬಹುದು ಹಾಗೆ ಎರಡು ಬೋರ್ಡ್ ಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ನ ಚಿತ್ರದಲ್ಲಿ ಒಂದು ಜೂ ಅನ್ನ ನೋಡಬಹುದಾಗಿದೆ.

ಹಾಗೆ ತಗಡಿನ ಶೀಟ್ ಗಳು ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಚಿತ್ರದಲ್ಲಿ ಒಂದು ಗೇಟ್ ಕಾಣ್ತಾ ಇದೆ.

ಇಗೋಬ್ಬ ವ್ಯಕ್ತಿ ನಿಂತಿರುವುದು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಅದೇ ರೀತಿಯಾಗಿ ಬೆಟ್ಟ ಕಾಣ್ತಾ ಇದೆ.

ಅದೇ ರೀತಿಗೆ ಹೂವಿನ ಹಾರವನ್ನ ನೋಡ್ಬಹುದಾಗಿದೆ.

ಗೋಪಿ ನಾಯಕ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದು ಸ್ಪೋರ್ಟ್ಸ್ ಅಂಗಡಿಯನ್ನ ನೋಡಬಹುದಾಗಿದೆ.

ಚಿತ್ರದಲ್ಲಿ ಒಂದು ಬುಕ್ ಸ್ಟೋರ್ ಅಂಗಡಿಯನ್ನ ನೋಡಬಹುದಾಗಿದೆ.

ಹಾಗೆ ಒಬ್ಬ ವ್ಯಕ್ತಿಯ ಕೈಯನ್ನ ನೋಡಬಹುದಾಗಿದೆ.

ಹಲವಾರು ವಿದ್ಯಾರ್ಥಿನಿಯರು ಕುಳಿತುಕೊಂಡಿರುವ ದೃಶ್ಯ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಚಿತ್ರದಲ್ಲಿ ಒಂದು ಯೂನಿಯನ್ ಬ್ಯಾಂಕನ್ನ ನೋಡಬಹುದಾಗಿದೆ.

ಅದೇ ರೀತಿ ಇಲ್ಲೊಂದು ಕಾಂಪೌಂಡ ನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹಾಗೆ ಹಲವಾರು ಹಡಗುಗಳು ಇರುವುದನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹಾಗೆ ಬೆಟ್ಟವನ್ನು ಸಹ ಈ ಚಿತ್ರಲ್ಲಿ ನೋಡಬಹುದಾಗಿದೆ.

ಹಾಗೆ ಕುರ್ಚಿಗಳಲ್ಲಿರುವ ಗಾಲಿಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಮಸೀದಿಯ ವಿಂಡೋ ಗಳನ್ನ ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ಮೂವರು ಮಕ್ಕಳನ್ನ ನೋಡಬಹುದಾಗಿದೆ.

ಮೂವರು ವಿದ್ ಮಕ್ಕಳು ನೃತ್ಯ ಮಾಡುತ್ತಿರುವುದನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹೀಗೊಂದು ಸೈಕಲ್ಲನ್ನು ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಖಾನ್ಸ್ ಆಟೋಮೋಬೈಲ್ ಎಂಬ ವರಹವನ್ನು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹಲವಾರು ತರಹದ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಚಿತ್ರದಲ್ಲಿ ಶೈಕಲ್ ನ ಶೋ ರೂಮ್ ಅನ್ನು ನೋಡಬಹುದಾಗಿದೆ.

ಅದೇ ರೀತಿ ದೊಡ್ಡ ಮರಗಳನ್ನು ಸಹ ಈ ಚಿತ್ರದಲ್ಲಿ ಕಾಡಬಹುದಾಗಿದೆ.

ಈ ಮಂಜುನಾಥ ಪ್ರಸನ್ನ ವರಹವನ್ನ ನೋಡಬಹುದಾಗಿದೆ.

ಇದರಲ್ಲಿ ಒಂದು ಪಟಾಕಿ ಅಂಗಡೆಯನ್ನು ನೋಡ್ಬಾವುದಾಗಿದೆ.

ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಡಬ್ಬಗಳನ್ನು ಸಹ ಈ ಚಿತ್ರದಲ್ಲಿ ನೋಡಬೋದಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದು ಕಾಂಪೌಂಡ ನ ನೋಡಬಹುದಾಗಿದೆ.

ಅದೇ ರೀತಿಯಾಗಿ ಹೂವು ಹೂವಿನ ಮರಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹಾಗೆ ಒಂದು ದೊಡ್ಡ ಬಂಡೆಗಲನ್ನ ನೋಡಬಹುದಾಗಿದೆ.

ಅದೆ ರೀತಿಯಾಗಿ ಒಂದು ಗುಡಿಸಿಲ್ಲನ ನೋಡಬಹುದಾಗಿದೆ.

ಅದೇ ರೀತಿಯಾಗಿ ಹೊರಗಡೆ ನಿಂತಿರುವ ಟ್ಯಾಕ್ಟರ್ ಗಳನ್ನ ನೋಡಬಹುದಾಗಿದೆ.